ಅಂತ ಅಂದ್ರೆ ಇದು ಒಂದು ದೊಡ್ಡದಾದ ಹೋಟೆಲ್ ಎಂದೇ ಹೇಳಬಹುದು.

ಹೂವೊಂದು ಇಪ್ಪತ್ತು ಇಪ್ಪತೈದರ್ ಸನೆಕ ಅಂತ ಹೇಳಬಹುದು.

ಎ_ಟಿ_ಎಂ ಇನ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ.

ಎಸ್_ವಿ_ಕೆ ಮೋಟರ್ಸ್ ವರ್ಕ್ಸ್ ಅಂತ ಹೇಳ್ಬಿಟು ಬೋರ್ಡ್ ಹಾಕಿದ್ದಾರೆ.

ರೋಲ್ ಮಾಡಿರ್ತಕಂತಹ ಹಾಳೆ ಅಂತಾಲೆ ಹೇಳ್ಬಹುದು ಮತ್ತು ಅ ಹಾಳೆ ಹಳದಿ ಕಲರ್ ದಿಂದ ಮ್ಯಾಟ ನಂತೆ ಕಾಣಿಸುತ್ತಿದೆ.

ಈ ಗೋಡೌನ್ ನಲ್ಲಿ ಸಾಕಷ್ಟು ರೋಲ್ ಮಾಡಿರ್ತಕ್ಕಂತ ಮ್ಯಾಟ್ ಅನ್ನು ಇಟ್ಟಿದ್ದಾರೆ.

ಸುತ್ತಮುತ್ತಲು ಒಂದಿಷ್ಟು ಮನೆಗಳು ಕಾಣ್ತಾ ಇದ್ದಾವೆ.

ಆ ಬ್ಯಾಂಕಿ ಗೆ ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ.

ಅಂತ ಅಂದ್ರೆ ಇದು ಒಂದು ಕಬ್ಬಿಣದ ಫ್ಯಾಕ್ಟರಿ ಅಂತನೇ ಹೇಳೋದು.

ಅ ದವಕಾನೆ ಅಂತನೇ ಹೇಳಬೊದು ಲೈಬ್ರರಿ ರೂಮ್ ಅಂತನೇ ಹೇಳಬೊದು.

ಒಂದು ರೆಡ್ ಕಲರ್ ದಾದ ಮಷೀನ್ ಕೂಡ ಕಾಣುತಾ ಇದೆ ಇಲ್ಲಿ--

ಈ ಚಿತ್ರದಲ್ಲಿ ನೋಡುವದೆನಪ್ಪಾ ಅಂತ ಅಂದ್ರೆ ಇದು ಒಂದು ಫ್ಯಾಕ್ಟರಿ ಅಂತನೇ ಹೇಳಬೊದು.

ಸುತ್ತಮುತ್ತಲು ಗಿಡಮರಗಳು ಕಾಣ್ತವೆ ಮತ್ತು ಆ ಬಸ್ಸಿನ ಬಸ್ ಸ್ಟ್ಯಾಂಡಿನ ಒಳಗಡೆ ಜನರು ಕಾಣ್ತಾ ಇದ್ದಾರೆ.

ಚೆಂಡು ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಇದರ ಒಳಗಡೆ ಎರಡು ಚೇರುಗಳನ್ನು ಇಟ್ಟಿದ್ದಾರೆ.